ಚಿತ್ರದಲ್ಲಿ ನಾವೊಂದು ಪಾರ್ಕ್ ನಲ್ಲಿ ಹಲವಾರು ಜನರು ವ್ಯಾಯಾಮ ಮಾಡುತ್ತಿರುವುದನ್ನು ನೋಡಬಹುದು.

ಮತ್ತು ಅಲ್ಲಿ ಒಂದು ದೊಡ್ಡದಾದ ಸೌಂಡ್ ಬಾಕ್ಸ್ ಅನ್ನು ಸಹ ಇಡಲಾಗಿದೆ.

ಬೆಳಗಾವಿ ಟು ದಾರವಾಡ ಎಸಿ ಎಜಿಸಿ ಓಲ್ವ ಆಂಗ್ಲದಲ್ಲಿ ಹಾಕಿರುವ ಒಂದು ಬೋರ್ಡ್ ಅನ್ನು ನೋಡಬಹುದು.

ಖಾಲಿಯಾಗಿರುವ ಒಂದು ದೊಡ್ಡದಾದ ಗ್ರೌಂಡ್ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನಾವು ನಂದಿನಿ ಮಿಲ್ಕ್ ಪ್ಲಾನೆಟ್ ಎಂದು ಬೋರ್ಡನ್ನು ಹಾಕಿರುವುದನ್ನು ನೋಡಬಹುದು.

ಒಳಗಡೆ ಒಂದು ಶೆಡ್ ನಲ್ಲಿ ಕೆಂಪು ಬಣ್ಣದ ಕಾರ್ ನಿಂತಿರುವುದನ್ನು ನೋಡಬಹುದು.

ಇಲ್ಲಿ ನಾವು ಒಂದು ವ್ಯಕ್ತಿ ಒಂದು ಫೋಟೋ ಇಡಿದು ಕೊಳ್ಳುತ್ತಿರುವುದನ್ನು ನೋಡಬಹುದು.

ಮಟೀರಿಯಲ್ಸ್ ಅಂಡ್ ಫೈಲ್ ಪಾರ್ಸಲ್ ಪ್ಯಾಕಿಂಗ್ ಸರ್ವಿಸ್ ಚಾರ್ಜಸ್ ಎಂದು ಆಂಗ್ಲದಲ್ಲಿ ಬರೆಯಲಾಗಿದೆ.

ಪಕ್ಕದಲ್ಲಿ ಹಲವಾರು ಕರೆಂಟ್ ಪಾಸ್ ಆಗುವ ಕರೆಂಟ್ ಕಂಬಗಳು ಸಹ ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ನಾವ್ ಒಂದು ಕೋಣೆಯ ಒಳಗಡೆ ಹಲವಾರು ಬೆಂಚ್ ಗಳನ್ನು ಮತ್ತು ಚೇರ್ ಗಳನ್ನು ಜೋಡಿಸಿರುವುದನ್ನು ನೋಡಬಹುದು.

ಮತ್ತು ಇದು ಆಪರೇಷನ್ ನ ಸೆಂಟರ್ ಆಗಿದೆ.

ಆ ಹೂವಿನ ಪಕ್ಕದಲ್ಲಿ ಹಲವಾರು ಗಿಡ ಮರಗಳು ಬೆಳೆದಿವೆ.

ಮತ್ತು ಹಲವಾರು ಚಿಕ್ಕ ಚಿಕ್ಕ ಹಸಿರು ಬಣ್ಣದ ಗಿಡಗಳು ಕಾಣಿಸುತ್ತಿದೆ.

ಒಂದು ಖಾಲಿ ಜಾಗದಲ್ಲಿ ಒಂದು ಚಿಕ್ಕದಾದ ಕೋಲನ್ನು ನೀಡಲಾಗಿದೆ ಮತ್ತು--

ಮತ್ತು ಅಲ್ಲಿ ಹಲವಾರು ಜನರು ತಮಟೆ ಬಾರಿಸುತ್ತಿರುವುದನ್ನು ಸಹ ನೋಡಬಹುದು.

ದಲ್ಲಿ ನಾವು ಒಂದು ವ್ಯಾಯಾಮ ಸ್ಥಳದ ಒಳಗಡೆ ಹಲವರು ಜನರು ವ್ಯಾಯಾಮ ಮಾಡುತ್ತಿರುವುದನ್ನು ನೋಡಬಹುದು.

ಹಾಗೆ ಪಿಲ್ಲರ್ ಗಳ ಮೇಲೆ ಹಲವಾರು ಕಬ್ಬಿಣದ ವಸ್ತುಗಳು ಸಹ ಕಾಣಿಸುತ್ತಿವೆ ಮತ್ತು--

ಚಿತ್ರದಲ್ಲಿ ನಾವು ಒಂದು ಚಿಕ್ಕ ಮಕ್ಕಳು ಆಟ ಆಡುವ ಒಂದು ಸ್ಥಳವನ್ನು ನೋಡಬಹುದು.

ಈ ಆಸ್ಪತ್ರೆಯ ಮುಂದೆ ಹಲವಾರು ಜನರು ಓಡಾಡುತ್ತಿರುವುದನ್ನು ನೋಡಬಹುದು.

ಒಳಗಡೆ ಎರಡು ಚೇರ್ ಗಳು ಸಹ ಕಾಣಿಸುತ್ತಿವೆ ಮತ್ತು ಒಂ ಎರಡು ಲ್ಯಾಪ್ಟಾಪ್ ಗಳು ಸಹ ಕಾಣಿಸುತ್ತೇವೆ.